ಇಲ್ಲಿ ಜಾರುಗುಂಟಿ ಕೂಡ ಇರುತ್ತೆ ಜೋಕಾಲಿ ಇರುತ್ತವೆ. ಗಾರ್ಡನ್ ಇದು ವಿಶ್ರಾಂತಿ ತೆಗೊಳೋವಂತ ಜಾಗ. ಇಲ್ಲಿ ಎಲ್ಲಾ ತರದ ಜನಗಳು ಬರುತ್ತಾರೆ. ಇದು ಒಂದು ಪಬ್ಲಿಕ್ ಪ್ರಾಪರ್ಟಿ ಅಂತ ಹೇಳ್ಬಹುದು .

ಇದು ಒಂದು ಜಿಮ್ ಆಗಿದೆ. ಇದು ಒಂದು ಅ ಜಿಮ್ . ಇದನ್ನು ಓಪನ್ ಒಂದು ಇದನ್ನು ಇದ್ಈ ಶಾ ಇದು ಸ್ಕೂಲ್ ತರಹ ಇದನ್ನು ಓಪನ್ ಕೂಡ ಮಾಡ್ಬಹುದು.

ಕೆಲವ್ ಕಡೆ ದುಡ್ಡು ಇಸ್ಕೊಳ್ದೆ ಕೆಲವ್ ದುಡ್ಡು ಇಸ್ಕೊಳಲ್ಲ. ಕೆಲೊವೊನ್ದ್ ಕಡೆ ಕೋಚ್ ಗಳು ಹೆಲ್ಡಿ ಆಂಡ್ ಫಿಟ್ನೆಸ್ ಇರ್ಲಿಕ್ಕೆ ಕೆಲವೊಂದು ಮಾರ್ಗಗಳನ್ನು ಸೂಚನೆಗಳನ್ನು ಸೂಚಿಸುತ್ತಾರೆ. ಕೆಲವೊಂದ್ ಕಡೆ ಸೂಚ್ಸ್ತಾರೆ. ಕೆಲವೊಂದ್ ಕಡೆ ಕೊಡಲ್ಲ. ಈ ತರಹ ಒಂದೊಂದ್ ತರ ಇರುತ್--

ಇದು ಒಂದು ಬಾವಿ ಅಂತಾ ಹೇಳಬಹುದು. ಈ ಬಾವಿಯಲ್ಲಿ ನೀ-ನೀರು ಶುದ್ಧವಾಗಿರುತ್ತದೆ ಯಾವದೇ ರೀತಿಯ ಹಾನಿಕಾರಕ ನೀರು ಆಗಿರುವುದಿಲ್ಲಾ.

ಈ ಮೂರ್ತಿಯೂ ಒಂದು ಕೋಟೆ ಮೇಲೆ ಕೂನ್ತಿದಾನೆ. ಶಿವಾಜಿ ಮುರ್ತಿಯು ಒಂದು ಛತ್ರಪತಿ ಶಿವಾಜಿ ಮಾತೆವಾಲಿ ಒಂದು. ಇಂದು ರಾಜಹಂಸ ಗಡದಲ್ಲಿ ಸ್ಥಾಪನಾಗೊ-ಗೊಂಡಿದೆ ಬೆಳಗಾವಿಯಲ್ಲಿ.

ಬೆಳ-ಅ ಧಾರವಾಡದ ತಂತ್ರಜ್ಞಾನ ಸಂಸ್ಥೆ. ಇದು ಒಂದು ವಿಶ್ವವಿದ್ಯಾಲಯ ಒಂದು ಉನ್ನತವಾದ ಒಂದು ಸ್ಥಾನವನ್ನು ಪಡೆದಿದೆ.